ಇದು ಒಂದು ಸ್ಮಾರ್ಟ್ ವರ್ಕ್ ಶಾಪ್ ಆಗಿದೆ ಇದು ಗ್ರ್ಯಾರಗೆ ತಾರಾ ಆಗಿದ್ದು ಇಲ್ಲಿ ಬಹಳ ಮೆಕ್ಯಾನಿಕ್ ಗಳು ಕೆಲಸ ಮಾಡ್ತಾರೆ ಇವರು ಅದನ್ನು ರಿಪೇರ್ ಮಾಡಿಮ್ ಕೊಡುತ್ತಾರೆ.

ಇದು ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿದ್ದು ನೋಡಲು ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಅಹ್ ತುಂಬಾ ದೊಡ್ಡದಾ ಒಂದು ರೆಸ್ಟೋರೆಂಟ್ ಇಲ್ಲಿ --

ಇಲ್ಲಿ ನೂಡಕ್ಕೂ ಕೂಡ ತುಂಬಾ ಚೆನ್ನಾಗಿರುವ ಬಸ್ ಇದಾಗಿದೆ ಇದು ಬಸ್ ನೆಲ್ಲ ದೊಡ್ಡ ದೊಡ್ಡ ಫುನ್ಕ್ಷನ್ ಗೆ ಹಿಒಗ್ಬೇಕಾದ್ರೆ ತಗೊಂಧೂಗ್ತಾರೆ.

ಹಂಗಾಗಿ ಈ ಫೀಲ್ಡ್ ಅಲ್ಲಿತುಂಬಾ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡೋಕೆ ತುಂಬಾ ದೊಡ್ಡದಾದ ಫೀಲ್ಡ್ ಆಗಿದೆ.

ಇದು ಒಂದು ಮನೆಯನ್ನು ಕಟ್ಟುತ್ತಿರುವ ಒಂದು ಸನ್ನಿವೇಶವಾಗಿದೆ ಆಹ್ ತುಂಬಾ ರೋಡ್ ಗಳಿಂದ ಆಹ್ ಮನೆಯನ್ನು ಕಟ್ತಾ ಇದ್ದಾರೆ ಮತ್ತು ಇಬ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಚೆನ್ನಾಗಿ ಇಲ್ಲಿ ಕೆಲ್ಸ ಆಗ್ತಾ ಇದೆ.

ಇದು ಎಸ್.ಬಿ.ಐ ಬ್ಯಾಂಕ್ ಮತ್ತು ಐಸಿ.ಐಸಿ.ಐ ಬ್ಯಾಂಕು ಕೂಡ ಇದೆ ಎರಡು ಒಟ್ಟಿಗೆ ಇದೆ ಪಕ್ಕದಲ್ಲಿ ಎ.ಟಿ.ಎಂ ಕೂಡ ಇದೆ ಇಲ್ಲಿ ಯಾರು ಕೂಡ ಚೆನ್ನಾಗಿ ಕಾಣ್ತಾ ಇಲ್ಲ ತುಂಬಾ ವಿಶಾಲವಾಗಿ ಬ್ಯಾಂಕು ಗಳಿದ್ದಾವೆ ಮತ್ತುಎ.ಟಿ.ಎಂ ಇಲ್ಲಿ ಇದೆ .